ಒಂದು ಇಟ್ಟುಕೊಂಡ್ಡಿದಾರೆ ಒಬ್ಬ ವ್ಯಕ್ತಿಯು ಕೂಡಾ ಇಲ್ಲಿ ನಿಂತಿದ್ದಾರೆ.

ಮೂರು ಜನ ಆ ಕಡೆ ವರ್- ಇಬ್ರು ಕೂತಿದ್ದಾರೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಇಲ್ಲಿ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಒಂದು ಬೆಂಕಿ ಅನ್ನು ಹಾಕ್ಕಿದ್ದಾರೆ.

ಈ ಚಿತ್ರವು ಒಂದು ದೇವಾಲಯದ ಒಂದು ಚಿತ್ರಣವಾಗಿದೆ. ಇದು ಅವರವರ ಶೈಲಿಯಲಿ ಬೇರೆ ಯವ್ರಾ ಜನಗ್ ಗಳೆಂದು ದೇವಾಲಯ--

ಇದು ಒಂದು ಎಲೆಕ್ಟ್ರಿಕಲ್ ಒಂದು ಆಟೋ ದ ರೀತಿ ಒಂದು ಆಟೋ-ರಿಕ್ಷಾ ದ ಒಂದು ಚಿತ್ರಣವಾಗಿದೆ. ಇದು ಷೋರೂಮ್ ಮುಂದೆ ಒಬ್ಬ ಷೋರೂಮ್ನ ಒಬ್ಬ ಓನರ್ ಒಬ್ಬ ಆಟೋ ತಗೆದುಕೊಳ್ಳುತಿರುವ ವ್ಯಕ್ತಿಗೆ ಒಂದು ಕೀಯನ್ನು ಕೊಟ್ಟು ಒಂದು ಫೋಟೋ ತೆಗೆಯುತ್ತಿರುವ ದೃಶ್ಯವಾಗಿದೆ.

ಈ ಚಿತ್ರಣವು ಇದೊಂದು ಸರ್ಕಾರಿ ಶಾಲೆಯ ಒಂದು ಚಿತ್ರಣದ ರೀತಿ ಇದ್ದು--